ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಕೆರೆಯ ದಂಡೆ ಬಂದು ಕೂತುಕೊಂಡು ಮೀನುಗಳನ್ನು ಅಥವಾ ಏನೋ ಅವರು ಹಿಡಿತ ಇದ್ದಾರೆ ಹಾಗು --

ಇದು ಕಾಲೇಜು ಈ ಕಾಲೇಜು ನ ಅತ್ಯಂತ ಮಹತ್ವ ಪೂರ್ಣ ಏನಂದ್ರೆ ಇಲ್ಲಿ ಒಳ್ಳೆ ಕ್ಯಾಂಪಸ್ ಇದೆ ಒಳ್ಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಅಡ್ಮಿಶನ್ ಮಾಡಿದ್ದಾರೆ ಹಾಗು ಅತ್ಯಂತ ಉತ್ತಮ--

ಶಿವಗಿರಿ ಇದು ವಿಜಯ್ಪುರ ಜಿಲ್ಲೆಯಲ್ಲಿ ಇದೆ ಬಹಳಷ್ಟು ಎತ್ತರವಾದಂಥ ಮೂರ್ತಿ ಇದೆ.

ಈ ದಡದಿಂದ ಇನ್ನೊಂದು ದಡಕ್ಕೆ ಸೇರಲು ಹೋಗ್ತಾ ಇದ್ದಾರೆ ಅಥವಾ ಸಮುದ್ರ ಅಥವಾ ನದಿಇದು ಅಥವಾ ಕೆರೆ ಎಂದು ಸಹ ಕೂಡ ಹೇಳಬಹುದು ಅದು ನೋಡೋಕೆ ಹೋಗ್ತಾ ಇದ್ದಾರೆ .